ಇದು ಲಕ್ಷ್ಮಿ ಅರಮನಿ ನಾನ್ ವೆಜ್ ರೆಸ್ಟೋರೆಂಟ್ .

ಇದು ತುಂಬಾ ಸೂಪರ್ ಆಗಿದೆ.

ಇದು ಯಾವದ ದೇವರು ಅಂತ ಗೊತ್ತಿಲ್ಲಾ.

ಆ ಬ್ರಿಜ್ ಗಡೆ ಮೇಲೆ ಸ್ಟಾಪ್ ಆಗಿದೆ.